ಇಲ್ಲಿ ನಾವು ಒಂದು ಕೆರೆಯನ್ನು ನೋಡಬಹುದು ಕೆರೆಯ ಬದಿಯಲ್ಲಿ ಆ ಎರಡು ದೋಣಿಗಳನ್ನು ಕೂಡ ನೋಡಬಹುದು ಇಲ್ಲಿ ಪಕ್ಷಿಗಳು ಕೂಡ ನೀರಿನಲ್ಲಿ ಆಟವಾಡುತ್ತಿದ್ದಾವೆ ಮತ್ತು ದೂರದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕೂಡ ನಾವು ನೋಡಬಹುದು.

ಇದು ಒಂದು ಹಚ್ಚ ಹಸಿರಾದ ಉದ್ಯಾನವನವಾಗಿದೆ ಅಹ್ ಅಕ್ಕ ಪ‌ ಆಕಡೆ ಇಕಡೆ ಚಿಕ್ಕ ಚಿಕ್ಕ ಆನೆಯ ಮುರ್ತಿಯನ್ನ ನಿರ್ಮಿಸಲಾಗಿದೆ ಮ --

ಇಲ್ಲಿ ನಾವು ಕಬ್ಬಿಣದ ಗೆಟನ್ನು ನೋಡಬಹುದು ಇದು ತುಂಬಾ ದೊಡ್ಡದಾಗಿದೆ ಮತ್ತು ಕಪ್ಪು ಬಣ್ಣದಲ್ಲಿ ಇದನ್ನು ಪೆಂಟ ಮಾಡಲಾಗಿದೆ ಇದರ ಹಿಂಬದಿಯಲ್ಲಿ ಗಿಡ ಮರಗಳನ್ನು ಕುಡ ನಾವು ನೊಡಬಹುದು .

ಮತ್ತು ಪಾರ್ಕ್ ರೀತಿ ಮಾಡಿದ್ದಾರೆ ಇಲ್ಲಿ ತುಂಬಾ ಬೈಕ್ಗಳನ್ನು ನಿಲ್ಲಿಸಿದ್ದಾರೆ ಇದರ ಮುಂದೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಒಂದು ಸ್ಕೂಟಿಯು ಕೂಡ ಇದೆ.

ಇದು ಒಂದು ಆಫೀಸ ಆಗಿದೆ ಇದು ಎರಡು ಅಂತಸ್ಥಿನ ಆಫೀಸ ಇದರ ಮುಂಬದಿಯಲ್ಲಿ ನಾಲ್ಕು ಕಂಬಗಳನ್ನು ನಿರ್ಮಿಸಿದ್ದಾರೆ ಮತ್ತು ಬೈಕ ಸ್ಕೂಟಿ ಗಳನ್ನ ನಿಲ್ಲಿಸಿದ್ದಾರೆ ಇದರ ಮುಂದೆ ಒಬ್ಬ ವ್ಯಕ್ತಿಯು ಬ್ಯಾಗ ನ್ನು ಹಾಕಿಕೊಂಡು ನಿಂತಿದ್ದಾನೆ ಸುತ್ತಮುತ್ತಲು ಮರಗಳು ಗಿಡಗಳ --

‌ ಅಹ್ ಬೈಕ ಗಳನ್ನು ಸಾಲಾಗಿ ನಿಲ್ಲಿಸಿದ್ದಾರೆ .

ಇದು ಒಂದು ಎ_ಟಿ_ಎಮ್ ಮಷಿನ್ ಆಗಿದೆ ಇಲ್ಲಿ ವೆಲ್ಕಮ್ ಟು ಕೆನರಾ ಬ್ಯಾಂಕ್ ಎಂದು ಹಾಕಲಾಗಿದೆ ಕೆನರಾ ಬ್ಯಾಂಕ್ ಎಟಿಎಂ ಮಷೀನ್ .

ಇಲ್ಲಿ ಒಂದು ರಸ್ತೆ ಕ್ರಾಸ್ ಆಗಿದೆ ಇಲ್ಲಿ ನೋ ಕಾರ್ ಪಾರ್ಕಿಂಗ್ ಎಂದು ಬೊರ್ಡುನ್ನು ಹಾಕಲಾಗಿದೆ ಮತ್ತು ಶೋ ಗಿಡಗಳನ್ನು ನಾವು ಇಲ್ಲಿ ನೋಡಬಹುದು ಎತ್ತರವಾದ ಮರಗಳು ಕೂಡ ಕಾಣಿಸುತ್ತೆ .

ಮತ್ತು ಚಿಕ್ಕ ಚಿಕ್ಕ ಕಿಡಕಿಗಳು ದೊಡ್ಡ ದೊಡ್ಡ ಕಿಡಕಿಗಳನ್ನು ನೋಡಬಹುದು ಇದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮರಗಳು ನೋಡಬಹುದು ಮತ್ತು ವಿದ್ಯುತ್ ಕಂಬದಲ್ಲಿ ವೈರ್‌ಗಳನ್ನು ಬಿಟ್ಟಿದ್ದಾರೆ .

ಇದು ತುಂಬಾ ದೊಡ್ಡದಾದ ಕಟ್ಟಡವಾಗಿದೆ ಇಲ್ಲಿ ಚಿಕ್ಕ ಚಿಕ್ಕ ಹುಲ್ಲುಗಳು ಕೂಡ ಬೆಳೆದಿದೆ ಮತ್ತು ಗಿಡಗಳನ್ನು ಕೂಡ ಹಾಕಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಮತ್ತು ಪೈಪ್ಗಳನ್ನು ಹಾಕಲಾಗಿದೆ.